ಮುದ್ ಮುದ್ದಾಗಿ ಏನಾದ್ರು ಒಂದು ಸ್ಟೆಪ್ ಹಾಕು ಅಂತಾನೆ ಕೂರ್ತು.

ಮನೆಗಳಿಗೆ ಮದುವೆ ಅಂತ ಬಂದುಬಿಟ್ರೆ ಅದರ ಸಂಭ್ರಮ ನೇ ಬೇರೆ ಲೈಟ್ಸ್ ಎಲ್ಲ ತಂದು ಹಾಕೋದು ಹಿಂಗೆಲ್ಲ ಮಾಡೋದು.

ನೀನೊಗೋ ಸ್ಪೀಡ್ ಗೆ ಯಾರ್ಗಾನಾದ್ರು ತಿವಿದು ಅವರು ಗಲಾಟೆ ಮಾಡಿಕೊಂಡು ಅವರಿಗೆಲ್ಲ ದಂಡ ಕಟ್ಟಂಗೇ ಮಾಡಿ ನಮ್ಮ್ ಮನೆಯವರೆಲ್ಲ--